ಅಲಾ.

ಊಟಕ್ಕೆ ಕೋಳಿ ಅಲಾ.

ತರಕಾರಿ ತಿಂದು ಬೇಜಾರ್ ಆಗಿದೆ ಅಂತ . ಹಾಗೆ. ಹೇ ಅಲ್ಲಾ ನಿಮ್ಮದು ಈಗ DJ play ಗೆ ಎಲ್ಲ ಯಾರು ಬರ್ತಾರೆ ಹೇಳಿ.

ಹಾ ಅವರು ಮತ್ತೆ ಅವರ missus ಬರ್ತಾರೆ.

ಹಾ ಅವರು ಆಗ್ತದೆ ಎಲ್ಲ ಮಾಡಿದ್ರೆ. ಹೌದಾ but ಜೋರಾಗಿ ಆಗ್ಬೇಕು function ಎಲ್ಲ ಆಯ್ತಾ.

Function ಬಾರಿ ಜೋರು ಗಡದ್ದಾಗಿ ಗಡದ್ದಾಗಿ ಮಾಡಿಕೊಡ್ಬೇಕು.

ಗಡದ್ದ್ ಬೇಕಾದ್ರೆ drinks ಎಲ್ಲ ಇಡಬೇಕಾಗ್ತದೆ ಸ್ವಲ್ಪ.

Drinks ಆ ಅದೆಲ್ಲ ಹೇಳ್ಬಾರ್ದು

ಗೊತ್ತಾಗ್ಬಾರ್ದು ಇಟ್ಟದ್ದೆಲ್ಲಾ ಗೊತ್ತಾಗ್ಬಾರ್ದು.

ಸರಿ call ಬರ್ತಾ ಉಂಟು ನಂಗೆ ಇಲ್ಲಿ ಅಮ್ಮ wait ಮಾಡ್ತಿದ್ದಾರೆ ಹೊರಗಡೆಯಿಂದ . drop drop ಮಾಡಿ ಬರ್ತೇನೆ okay ನಾ

Okay okay ಮತ್ತೆ function ಗೆ ಬನ್ನಿ ಆಯ್ತಾ function ಗೆ ಬನ್ನಿ ಮತ್ತೆ ಬರ್ತೇನೆ invitation ಕೊಡ್ಲಿಕ್ಕೆ ಬರ್ತೇನೆ ಅಣ್ಣನ ಮದುವೆಗೆ.

ಹ ಇದಕೆ function ಗೆ ಅಲಾ ಮದುವೆಗೂ ಬರ್ಬೇಕಲ್ಲ ಅದಕ್ಕೆ ಹೇಳಿದ್ದು.

Okay ನ ಮತ್ತೆ invitation ಕೊಡ್ಲಿಕ್ಕೆ ಬರ್ತೇನೆ ಆಯ್ತಾ free ಇದ್ದಾಗ ಬರ್ತೇನೆ.

ನಾನ್ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?

ಮತ್ತೆ ಏನು ವಿಶೇಷ?

ವಿಶೇಷ, ನನಗೆ ಮದುವೆ fix ಆಗಿದೆ ಹಾಗೆ ನಿಮ್ಮನ್ನೆಲ್ಲಾ ಕರಿಯುವ ಅಂತ. ಓ ಹೌದಾ. congratulations . ಹ, ಧನ್ಯವಾದ ಎಲ್ಲಿ ಮದುವೆ? ಮದುವೆ ಇಲ್ಲೆ ಕಾಪಲ್ಲಿ. ಹಾ, ದೇವಸ್ಥಾನದ hall ಅಲ್ಲಿಯಾ? ಹೌದು, ದೇವಸ್ಥಾನದ hall ಅಲ್ಲಿ. ಅಹ್ ಮೇ ಏಳಕ್ಕೆ ಮದುವೆ, ಬರ್ಬೇಕು ಎಲ್ಲಾರೂಸ. ಹಾ, ಬರ್ತೇವೆ ಖಂಡಿತ. ನಿಮ್ಮದೊಂದು ಮದುವೆಗೆ ಬರದೇ ಇರ್ಲಿಕ್ಕೆ ಆಗ್ತದಾ? ಹೌದು ಬರ್ಬೇಕಲ್ಲಾ ನೀವೆಲ್ಲಾ. ಇಷ್ಟು ಹತ್ತಿರ friends ಅಲ್ಲ ನೀವು ಹಾಗಾಗಿ ನೀವು ಬರ್ಲೇ ಬೇಕು. ಹಾ ಖಂಡಿತ ಬರ್ತೇನೆ, ಅಹ್. ಅದೇ ನಿನ್ನತ್ರ ರಕ್ಷಿತನದ್ದು number ಇದೆಯಾ? ಹ, ರಕ್ಷಿತನದ್ದು number ನನ್ನತ್ರ ಇದೆ. ಹ ನಂಗೊಂದು ಕಳಿಸಿ ಬಿಡಾಯ್ತಾ? ಅವಳನ್ಸಾ ಕರಿಬೇಕು ಮದುವೆಗೆ ಹಾಗೆ. ಹ ಆಯ್ತು ಅವಳದ್ದು, ನಾನ್ ನಿಮ್ಗೆ ಮತ್ತೆ ಕಳಿಸ್ತೇನೆ ಅವಳದ್ದು number . ಆಯ್ತಾಯ್ತು. ಅದೆ ದೀಕ್ಷಾ ಅವರೆಲ್ಲ ಕರ್ದಿದ್ದೆನೆ ನಾನು ಅವರಿಗೆಲ್ಲಾ. ನೀನು ಅವರೊಟ್ಟಿಗೆನೆ ಬರ್ಬೋದು. ಹಾ ನಾನ್ ಅವರೊಟ್ಟಿಗೆ ಬರ್ತೇನೆ ಮತ್ತೆ.

ಹೌದು ಹೌದು, ನಾವು bus ಮಾಡಿದ್ದೇವೆ. ಒಂದು ಒಂಭತ್ತೂವರೆ ಹತ್ತು ಗಂಟೆ ಅಷ್ಟೋತ್ತಿಗೆ ಬರ್ತದೆ, ನೀವು ಅದಕ್ಕೆ ಹತ್ಕೊಳಿ. ಹ ಆಯ್ತು, ನಾವು ಅದ್ರಲ್ಲೆ ಬರ್ತೇವೆ.

मेहँदी ಎಲ್ಲ ಉಂಟಾ?

मेहँदी ಅಂದ್ರೆ ಇಡ್ಬೋದು ಕೈಗೆ, but ನಮ್ಮಲ್ಲಿ ಅಹ್ ಶಾಸ್ತ್ರ ಎಲ್ಲ ಮಾಡುದಿಲ್ಲ मेहँदी ಯದ್ದು ಹಾಗೆ. ಓ ನಿಮ್ಮದ್ರಲ್ಲಿ मेहँदी ಶಾಸ್ತ್ರ ಇಲ್ವಾ? ಇಲ್ಲ ಇಲ್ಲ मेहँदी ಶಾಸ್ತ್ರಯೆಲ್ಲ ಇಲ್ಲ, ಮದುವೆಯೆ. ಹ್ಮ್ ಮತ್ತೆ ಮದುವೆಗೆ ಸೀರೆಯೆಲ್ಲ ತಗೊಂಡಾಯ್ತಾ?

ಇನ್ನು ತಗೊಳ್ಬೇಕು, ಇನ್ನು ಹೊಸ ವರ್ಷದಲ್ಲಿ ತಗೊಳುವಾಂತ.

ಹ್ಮ್ ಎಲ್ಲಿ ತಗೋಳ್ತೀರಾ? ನಾವು ನೋಡ್ಬೇಕು ಎಲ್ಲಿ ಅಂತ, ಉಡುಪಿ ಅಥವಾ ಉದ್ಯಾವರ ಎಲ್ಲಿಯಾದ್ರೂ ಹೋಗ್ಬೇಕು ಅಂತ.

ಈಗ ಅದೆ ಮದುವೆ ಸೀರೆಯದ್ದೆ ಎಲ್ಲ, ಹಾಗೆ ಬೇರೆ ಬೇರೆ ಅಂಗಡಿ ಉಂಟಲ್ಲಾ ಈಗ. ಹೌದು ಹೌದು ಅಹ್ ನಾವು ಸೀರೆ ತಗೊಳುದಕ್ಕಿಂತಸಾ ಅದು blouse ಹೊಲಿವುದೇ ಕಷ್ಟ ಆಗಿದೆ ಈಗ.

ಹಾ, ಈಗ ಅದಕ್ಕೆ ತುಂಬಾ ದಿನ ತಗೋಳ್ತಾರಲ್ಲಾ?

ಅಹ್ ಮದುವೆಗಿಂತ ತುಂಬಾ ಮುಂಚೆನೆೇ ಹೊಲಿಲಿಕ್ಕೆಲ್ಲಾ ಕೊಟ್ಟಿರ್ಬೇಕಾಗ್ತದೆ. ಹೌದು ಹೌದು. ನಂಗೆ ಇದ್ದಾರೆ ಒಬ್ರು ನಮ್ಮ family ಅವರು, ಅವರೆ ಎಲ್ಲ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ನಂಗೇನಷ್ಟು ತೊಂದ್ರೆ ಇಲ್ಲ ಆದಷ್ಟು ಬೇಗ ಮಾಡಿ ಕೊಡ್ತರೆ ಅವರು. ಹಾಗಾದ್ರೆ ತೊಂದ್ರೆ ಇಲ್ಲ, ಒಳ್ಳೇದಲ್ವಾ?

ಅಹ್ makeup ಎಲ್ಲಾ ಎಂತ? ಹಾ ಹೌದು, ನಂದು ಒಬ್ಳು ಇದ್ದಾಳೆ ಪರಿಚಯದವಳು, ಅವಳು ಬರ್ತೇನೆ ಹೇಳಿದ್ದಾಳೆ.

Makeup ಎಲ್ಲ ಅವರೆ ಮಾಡಿ, ಅಂದ್ ಅಹ್ saree ಸ. ಹೌದು ಹೌದು. ಹೌದು ಹೌದು ಎಲ್ಲಾ ಅವರಿಗೆ ವಹಿಸಿ ಕೊಟ್ಟದ್ದು. ಹಾ ಹೌದಾ, ಅದು ಒಳ್ಳೆದೇ ಅಲ್ವಾ? ಇಲ್ಲದಿದ್ರೆ.

ನಾವೇ ಮಾಡುದು ಅಹ್ ಅಂದ್ರೆ ಕಷ್ಟ ಆಗ್ತದಲ್ವಾ? ಹಾ ನಾವದು time ಗೆ ready ಆಗ್ಬೇಕಲ್ಲ, ಇಲ್ಲದಿದ್ರೆ ಆ ಕಷ್ಟ ಆಗ್ತದಲ್ಲ?

ಹಾಗೆ. ಸರಿ ಹಾಗದ್ರೆ ಎಲ್ಲಾ ಬನ್ನಿ.

ಹ ಸರಿ, ಇಡ್ತೇನೆ.

Hello ನಾನ್ ಯಾರತ್ರ ಮಾತಾಡ್ತಿರುದು? ಹ ಇದು ಪ್ರಣವ್ ರಾಜ್ ಅಂತ.

ಪೃಥ್ವೀರಾಜ್ ಅಂತ.

ಆ ಪ್ರಣವ್ ಆ ಆಹ್ ನೀವು ಈ ಆಹ್ ಏನ್ ಮಾಡ್ತಾ ಇದ್ದೀರಾ? ಏನ್ ಕಲಿತಾ ಇದ್ದೀರಾ ಈಗ? ಆ ನಾನೀಗ B.Com ಕಲಿತಿದ್ದೇನೆ

ಆ ನಾನ್ Men's college Mangalore ಅಂತ Bunts hostel ಅಲ್ಲಿ ಅದ್ರಲ್ಲಿ ಸದ್ಯಕ್ಕೀಗ final year B.Com ಮಾಡ್ತಿದ್ದೇನೆ. ಹೊ ಹಾಗದ್ರಿದು ನಿಮ್ಮ last year , ಇನ್ನು future ಅಲ್ಲಿ ಏನಾದ್ರು ಮಾಡ್ಬೇಕೂಂತ ಇದ್ದೀರಾ? ಹ ಹೌದು ಒಂದು ಇದಾದ್ಮೇಲೆ ಒಂದು CA ಮಾಡುದೂಂತ ಅಂದ್ರೆ CA ಮಾಡುವಾಂತ direct intern ಇದೆ, ಅಂದ್ರೆ foundation ಬರಿಬೇಕೂಂತ ಇಲ್ಲ, degree ಆಗಿದೆಲ್ಲ so direct intermediate ಮತ್ತೆ CA finals ಬರ್ದ್ರೆ ಆಯ್ತು.

ಹೊ ಹಾಗಾದ್ರೆ ಈಗ ನೀವು at present CA ಗೇನು coaching ತೆಕೊಳ್ತಿಲ್ಲ. ಇಲ್ಲ, ಈಗ coaching ತೆಕೊಳ್ತಿಲ್ಲ. ಅಂದ್ರೆ ಒಮ್ಮೆ ಆ B.Com ಮುಗಿಲಿ. ಹೊ ಹಾಗಾದ್ರೆ ಅದೆ ಈಗ graduation ಆದವರಿಗೆ just intern direct exams ಗೆ ಹೋಗ್ಬಹುದಲ್ಲ. ಹ ಹೌದು next sem ಇಂದ ನಮ್ಮ college ಅಲ್ಲಿ, ಅಂದ್ರೆ banking examinig ಗೆಲ್ಲ ಆಗ್ತದೆ.

ಹೊ ಹೊ ಈಗಾ ಅಂದ್ರೆ ಆ ನಿಮ್ಮ college ನವರೆ ನಿಮ್ಮನ್ನು ಈ banking exams ಗಳಿಗೆ apply ಮಾಡ್ತಾರಾ ಅಥವಾ . ಅಲ್ಲಲ್ಲ ಅವರು apply ಮಾಡ್ತಾರೆ. ಹೊ ಹಾಗೆ, ಆಹ್ ಅದೆ banking ಅಲ್ಲೆ ಸಿಕ್ಕಿದ್ರೆ banking job ಗೆ ಹೊಗ್ತೀರಾ ಅಥವಾ CA continue ಮಾಡ್ತೀರಾ ಕಲಿಯೋದು?

ಆಹ್ ನಾನು ಅದೆ ನಾನೀಗ banking ಸಿಕ್ಕಿದ್ರೆ ಒಮ್ಮೆ banking job ಗೆ ಹೊಗ್ತೇನೆ, ಅದ್ರೊಟ್ಟಿಗೆ ಒಮ್ಮೆ CA ಗೆ correspondent ಆಗಿ try ಮಾಡ್ತೇನಂತ.

ಹೊ ಹಾಗೆ ನೀವು ಯಾವುದಾದ್ರು coaching center ನೋಡ್ಕೊಂಡಿದ್ದೀರಾ? CA ಕಲೀಲಿಕ್ಕೆ?

ಅದೆ ಇನ್ ಆಹ್ ಈಗ ಒಮ್ಮೆ Mangalore ಅಲ್ಲಿ intermediate ಮಾಡುವಾಂತ ಇದ್ದೇನೆ. ಆಗ ICAI ಮತ್ತೆ ಇನ್ನೊಂದು ಆಹ್ Trisha ಅಂತ ಒಂದು coaching center ಉಂಟು ಹಾಗೆ ಅವರದ್ದು ಎರಡ್ರಲ್ಲಿ ಯಾವುದಾದ್ರು ಒಂದಕ್ಕೆ ಸೇರಿ intermediate ಮಾಡಿ, ಮತ್ತೆ finals ಗೆ Bangalore ಅಲ್ಲಿ ಮಾಡುವಾಂತ ಒಂದು plan ಉಂಟು.

ಹೊ ಆಹ್ ಅದೆ ಈಗ intermediate ಮತ್ತೆ final CA ಸ clear ಆದ್ರೆ ಆಹ್ ನಿವೇನಾದ್ರೂ abroad ಗೆ ಹೋಗಿ job ಮಾಡುದೂಂತ ಇದ್ದೀರಾ, ಅಥವಾ ಇಲ್ಲೇ ಆಹ್ India ದಲ್ಲೆ ನೋಡುದು ಹ್ಮ್ಮ್ ಮಾಡ್ಬೇಕೂಂತ ಇದ್ದೀರಾ? ಅದೆ first ಒಂದು five to six years abroad ಗೆ ಹೋಗುವಾಂತ ಒಂದು plan ಉಂಟು.

ಮತ್ತೆ ಅಲ್ಲಿಂದ full ನಮ್ಮ ಭಾರತಕ್ಕೆ ಬಂದು job ಮಾಡುದು.

ಹೊ ಹಾಗೆ ಆಹ್ ಮತ್ತೆ ಈ ಅಂದ್ರೆ ನಿಮ್ಗೆ ಈತರ ಯಾವುದಾದ್ರು ಈಗ banking exam ಅಲ್ಲಿ ಸಿಕ್ಕಿದ್ರೆ, ಈ ಇದೇ bank ಬೇಕೂಂತ ಏನಾದ್ರು ಹಾಗೆ ಏನಾದ್ರು ನಿಮ್ದು choice ಉಂಟಾ? ಹಾ ಅಂದ್ರೆ apply ಮಾಡುದು state bank ಗೆಂತಲೆ ಉಂಟು SBI ಗೆ.

ಹಾ ಅಲ್ಲಿ ಸಿಕ್ಕಿದ್ರೆ ಒಳ್ಳೇದೂಂತ.

ಹೊ ಹಾಗೆ, ಆಹ್ ಮತ್ತೆ ಅದೆ ಈಗ ಮಂಗ್ಳೂರಲ್ಲಿ ನಿಮ್ದು friends ಯಾರಾದ್ರು ಇದ್ದಾರಾ ಹಾಗೆ, ಇದೆ same plan ಇಟ್ಕೊಂಡು ಹೋಗುವವರು ನಿಮ್ಮ college ಇಂದ ಯಾರಾದ್ರು? ನಮ್ಮ college ಇಂದ ಇಲ್ಲ, ಅಂದ್ರೆ ಅದು coaching start ಆದ್ಮೇಲೆ ಯಾರಿಗೆಲ್ಲ interest ಉಂಟೂಂತ ಗೊತ್ತಾಗ್ತದೆ ಅದ್ಕಿಂತ ಮುಂಚೆ ಯಾರಿಗೆಲ್ಲ interest ಉಂಟೂಂತ ಗೊತ್ತಾಗುದಿಲ್ಲಲ್ಲ ಹ್ಮ್. ಹ್ಮ್ ಹ್ಮ್ ಹ್ಮ್ ಆ ನಿಮ್ಮ seniors ಎಲ್ಲ ಏನ್ ಮಾಡ್ತಾ ಇದ್ದಾರೆ ಪ್ರಣವ್?

ಆಹ್ ನಮ್ಮ seniors ಎಲ್ಲಾ ಈಗ almost ಒಂದು ಅರ್ಧಕರ್ಧ ಜನ MBA ಮಾಡ್ತಿದ್ದಾರೆ.

ಹ ಮತ್ತೆ ಉಳ್ದವರೆಲ್ಲಾ ಹ್ಮ್ ಕೆಲವರು job ಸಿಕ್ಕಿದೆ Bangalore ಅಲ್ಲಿ.

ಮತ್ತೆ ಒಬ್ಬರಿಗೆ Wipro ಮತ್ತೆ ಇದ್ರಲ್ಲಿ Infosys ಅಲ್ಲಿ ಸಿಕ್ಕಿದೆ, ಮತ್ತೆ ನಾಲ್ಕೈದು ಜನ M.Com ಮಾಡ್ತಾ ಇದ್ದಾರೆ.

Okay ಹ್ಮ್ಮ್ ಹಾ ಆಯ್ತು ಪ್ರಣವ್.

ಬೇಸಗೆಕಾಲ ಬೇಸಗೆಕಾಲ ಅಂತ ಹೇಳಿದಾಗ ನಾವು ವರ್ಷದಲ್ಲಿ ಎರಡು ಅಥವಾ ಮೂರು ತಿಂಗಳುಗಳು ಕಾಲ ಉಷ್ಣಾಂಶ ಅತ್ಯಂತ ಹೆಚ್ಚಿರುವ ಆ ಒಂದು ಕಾಲ ಅಂತ ಹೇಳಬಹುದು. ಈ ಬೇಸಗೆಕಾಲ ಅಂತ ಹೇಳಿದಾಗ ನಮ್ಗೆ ಮುಖ್ಯವಾಗಿ ನೆನಪಾಗುವುದು ಅಂದ್ರೆ ಪರೀಕ್ಷೆಗಳೆಲ್ಲ ಕಳೆದು ಶಾಲೆಯ ಅವಧಿಗಳೆಲ್ಲ ಮುಗಿದು. ನಾವು ಜೀವನದಲ್ಲಿ ಆ ಎರ~ ವರ್ಷದಲ್ಲಿ ಎರಡು ತಿಂಗಳುಗಳ ಕಾಲ ಯಾವುದೇ ಶಾಲೆಯ ಅಥವಾ ಪರೀಕ್ಷೆಯ ಒತ್ತಡಗಳಿಲ್ಲದೆ ಕಲಿಯುವಂತಹ ಒಂದು ಕಾಲ. ಒಂದು ಸಂತೋಷದ ಒಂದು ಕಾಲ ಅಂತ ಹೇಳಬಹುದು. ಆ ಕಾಲದಲ್ಲಿ ನಾವು ಮುಖ್ಯವಾಗಿ ನೆನಪಾಗುವುದು ಅಜ್ಜಿ ಮನೆ, ಗೆಳೆಯರೊಂದಿಗೆ ಕಳೆಯುವ ಕ್ಷಣಗಳು. ಪರೀಕ್ಷೆಗಳೆಲ್ಲ ಮುಗಿದು ಅದರ ಮರುದಿನವೇ ನಾವು ಅಜ್ಜಿ ಮನೆಗೆ ಪ್ರವಾಸ ಅಜ್ಜಿ ಮನೆಗೆ ಹೋಗುವುದು. ಅಲ್ಲಿಯ ಅನುಭವಗಳು ಬೇರೆಯೇ ಅಲ್ಲಿ ಇರುವ ಒಂದೊಂದು ಕ್ಷಣಗಳು ಕೂಡ ಪ್ರತ್ಯೇಕ. ಶಾಲೆಯ ಜೀವನದಿಂದ ಪರೀಕ್ಷೆಯದಿಂದ ನಾವು ಒತ್ತಡಗಳಿಂದ ದೂರವಾಗಿ ಅಜ್ಜಿ ಮನೆಯಲ್ಲಿ ಕಲಿಯುವ ದಿನಗಳು. ಮುಖ್ಯವಾಗಿ ಬೇಸಗೆಯಲ್ಲಿ ನಾವು ಮಾಡುವಂತದ್ದು ಗೆಳೆಯರೊಂದಿಗೆ ಆಟ ಆಡುವುದು. ಅದು ಯಾವುದೇ ಆಗಿರಲಿ Cricket ಆಗಿರಲಿ ಅಥವಾ Kabaddi ಆಗಿರಲಿ ಯಾವುದೇ ಆಗಿರಲಿ. ಗೆಳೆಯರೊಂದಿಗೆ ಆದಷ್ಟು ಹೆಚ್ಚು ಸಮಯವನ್ನು ಕಳೆಯುವ ಕಳೆಯಲು ಸಿಗುವಂತಹ ಒಂದು ಸಮಯವಾಗಿದೆ ಬೇಸಗೆಕಾಲ. ಬೇಸಗೆಕಾಲದಲ್ಲಿ ಮುಖ್~ ಇನ್ನೊಂದು ವಿಷಯ ಅಂದರೆ ಈಜುಕೊಳ. ತುಂಬಾ ಜನರು ಬೇಸಗೆಕಾಲದಲ್ಲಿ ಈಜುಕೊಳ ಅಂದರೆ ಅವರ ಅಚ್ಚು ಮೆಚ್ಚಿನ ಒಂದು ವಿಷಯ ಅಂತಲೇ ಹೇಳಬಹುದು. ಈಜುಕೊಳದಲ್ಲಿ ಗೆಳೆಯರೊಂದಿಗೆ ಹೋಗಿ ದಿನದಲ್ಲಿ ಆದಷ್ಟು ಹೊತ್ತು ಈಜುಕೊಳದಲ್ಲಿ ಮಿಂದು ಅಲ್ಲಿ ಈಜು ಕಲಿತು. ಎದ್ದು ಬರುವಾಗ ಇದ್~ ಆ ದಿನದ ಬಿಸಿ, ಸೆಕೆ ಎಲ್ಲವೂ ಕೂಡ ಮರೆತು ಹೋಗಿ ಮರೆತು ಹೋಗುವಂತಹ ಒಂದು ಸ್ಥಳ ಈಜುಕೊಳ. ಈಜುಕೊಳದಲ್ಲಿ ಈಜುಕೊಳಕ್ಕೆ ಈಜುಕೊಳದಲ್ಲಿ ಕಲಿಯಲು ಬೇಕು ಕಳೆಯಬೇಕು ಸಮಯ ಆದಷ್ಟು ಕಳೆಯಬೇಕು. ಅನ್ನುವ ಒಂದು ಉದ್ದೇಶದಿಂದಲೇ ಬೇಸಗೆಕಾಲವನ್ನು ಕಾದು ಕುಳಿತುಕೊಳ್ಳುವವರು ಹೆಚ್ಚು.